ಅದರ ಕೆಳ ಭಾಗದಲ್ಲಿ ದೊಡ್ ತುಂಬಾ ಜನರು ನೋ ತುಂಬಾ ಜನರನ್ನು ನೋಡುತ್ತೇವೆ ಅದರ ಪಕ್ಕದಲ್ಲಿ ಮೆಟ್ಟಿಲುಗಳ ಮೇಲೆ ತುಂಬಾ ಜನ--

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ಗೋ ಒಂದು ಗುಡಿಯ ರೀತಿಯಾದದ್ದನ್ನು ಕಾಣುತ್ತೇವೆ ಮೇರಿ ಮಾತಾ ಮೇರಿ ಮಾತಾಳ ರೀತಿಯಲ್ಲಿ ಕಾಣುತ್ತೇವೆ ಸುತ್ತಲೂ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ.

ಬಿಳಿ ಹೂಗಳನ್ನು ನೋಡುತ್ತೇವೆ ಮತ್ತು ಗುಲಾಬಿ ಹೂಗಳನ್ನು ನೋಡುತ್ತೇವೆ ಯೆಲ್ಲೋ ಕಲರ್ ಹೂಗಳನ್ನು ನೋಡುತ್ತೇವೆ ಮತ್ತು ಹೂವಿನ ಹಾರಗಳನ್ನು ಹಾಕಿದ್ದಾರೆ ಕೆಳ ಭಾಗದಲ್ಲಿ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ದೊಡ್ಡದಾದಂತಹ ಒಂದು ಆಹ್ಹ್ ದೇವಸ್ಥಾನವನ್ನು ಕಾಣುತ್ತೇವೆ ದೇವಸ್ಥಾನದ ಗೋಡೆಗೆ ಲೈಟ್ ಗ್ರೀನ್ ಕಲರ್ ಪೈಂಟ್ ಹಾಕಿದ್ದಾರೆ ಮತ್ತು ಕೇಸರಿ ಕಲರ್ ಪೈಂಟನ್ನು ಹಾಕಿದ್ದಾರೆ.

ರಾಮನ ಒಂದು ಚಿತ್ರವನ್ನು ನೋಡುತ್ತೇವೆ ಅದರ ಪಕ್ಕದಲ್ಲಿ ಗೊಂಬೆಗಳ ರೀತಿಯಲ್ಲಿ ಕಾಣುತ್ತೇವೆ ಅದರ ಮುಂಬಾಗದಲ್ಲಿ ನಾವು ನೋಡುತ್ತೇವೆ ಕರೆಂಟಿನ --

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ಹಿಂಭಾಗದಲ್ಲಿ ಒಂದು ಮರೂನ್ ರೆಡ್ ಕಲರ್ ಕೋಟನನ್ನು ಹಾಕಿದ್ದಾರೆ ಬಟ್ಟೆ ರೀತಿಯಲ್ಲಿ ಮುಂಭಾಗದಲ್ಲಿ ಒಂದು ವಿಗ್ರಹ ರೀತಿಯಲ್ಲಿ ನೋಡುತ್ತೇವೆ.

ಆ ಒಂದು ವಿಗ್ರಹಕ್ ವಿಗ್ರಹದ ಹಿಂಭಾಗದಲ್ಲಿ ಬಾಳೆ ಎಲೆಗಳನ್ನು ನೋಡುತ್ತೇವೆ ಅದರ ವಿಗ್ರಹಕ್ಕೆ ಹೂವಿನ ಹಾರವನ್ನು ಹಾಕಿದ್ದಾರೆ ಬಿಳಿ ಹೂಗಳನ್ನು ನೋಡುತ್ತೇವೆ ಕೆಳಭಾಗದಲ್ಲಿ --

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ಅಂಗಡಿ ರೀತಿಯಾದದ್ದನ್ನು ಕಾಣುತ್ತೇವೆ ಮೇಲ್ಭಾಗದಲ್ಲಿ ಒಂದು ಬೋರ್ಡ್ ನ್ನು ಹಾಕಿದ್ದಾರೆ.

ಇದರಲ್ಲಿ ನಾವು ನೋಡುತ್ತೇವೆ ದೊಡ್ಡ ಬಿಲ್ಡಿಂಗ್ ಅನ್ನು ಕಾಣುತ್ತೇವೆ ಬಿಲ್ಡಿಂಗಿಗೆ ಕಿಟಕಿಗಳನ್ನು ಮಾಡಿದ್ದಾರೆ ಕೆಳಭಾಗದಲ್ಲಿ ಬೋರ್ಡ್ ಗಳನ್ನು ಹಾಕಿರುವುದನ್ನು ನೋಡುತ್ತೇವೆ.

ಅದರ ಗೋಡೆ ಗೋಡೆಗೆ ನಾವು ನೋಡುತ್ತೇವೆ ರೆಡ್ ಕಲರ್ ಪೇಂಟನ್ನ ಹಾಕಿದಾರೆ ಅದರ ಮೇಲ್ಭಾಗದಲ್ಲಿ ಬ್ಲೂ ಕಲರ್ ಪೇಂಟನ್ನು ನೋಡುತ್ತೇವೆ ಪಕ್ಕದಲ್ಲಿ ಗ್ರೀನ್ ಕಲರ್ ಲೈಟಿಂಗ್ ಹಾಕಿದ್ದಾರೆ ಕೆಳಭಾಗದಲ್ಲಿ ಹಚ್ಚ ಹಸಿರಾದ --

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗ ಳನ್ನು ಕಾಣುತ್ತೇವೆ ಅದು ನೋಡುವುದಕ್ಕೆ ತುಂಬಾ ಸುಂದರವಾಗಿ ದೂರದಲ್ಲಿ ಕಾಣುತ್ತದೆ ಅಚ್ಚಹಸಿರಾದ ದೊಡ್ಡ ದೊಡ್ಡ ಮರಗಳನ್ನು ನೋಡುತ್ತೇವೆ ಮತ್ತ್ --

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ದೊಡ್ಡದಾದ ಒಂದು ಬಿಲ್ಡಿಂಗ್ ಅನ್ನ ಕಾಣುತ್ತೇವೆ. ಬಿಲ್ಡಿಂಗ್ ಗೋಡೆಗೆ ನಾವು ನೋಡುತ್ತೇವೆ ವೈಟ್ ಕಲರ್ ಪೇಂಟನ್ನು ಹಾಕಿದ್ದಾರೆ. ಅದರ ಪಕ್ಕದಲ್ಲಿ ನೋಡುತ್ತೇವೆ ಒಂದು ಬೋರ್ಡನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ರೂಮಿನಲ್ಲಿ ಒಂದು ವಿಗ್ರಹಗಳ ರೀತಿಯಲ್ಲಿ ಕಾಣುತ್ತೆ ವಿಗ್ರಹಗಳಿಗೆ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ.

ಅದಕ್ಕೆ ಕೇಸರಿ ಕಲರ್ ಬಣ್ಣವನ್ನು ಹಾಕಿದ್ದಾರೆ. ಮೆಟ್ಟಿಲು ಗಳನ್ನು ಸಹ ಮಾಡಿದ್ದಾರೆ ಹತ್ತುವುದಕ್ಕೂ ಮತ್ತು ಇಳಿಯುವುದಕ್ಕೂ --

ಎಲ್ಲೋ ಕಲರ್ ಹೂಗಳನ್ನು ನೋಡುತ್ತೇವೆ ಕೆಳಭಾಗದಲ್ಲಿ ಶಿವನ ಒಂದು ಚಿತ್ರದ ಒಂದು ಗೊಂಬೆ ರೀತಿಯಲ್ಲಿ ಕಾಣುತ್ತೇವೆ. ಕೆಳಭಾಗದಲ್ಲಿ ಹೂವಿನಿಂದ ಅಲಂಕಾರ ಮಾಡಿದರೆ.

ಚಿತ್ರದಲ್ಲಿ ನಾವು ಕಾಣುತ್ತೇವೆ ಒಂದು ಗುಡಿಯನ್ನು ಕಾಣುತ್ತೇವೆ ಗುಡಿಯಲ್ಲಿ ನಾವು ನೋಡುವುದಾದರೆ ವಿಗ್ರಹಕ್ಕೆ ಅಲಂಕಾರವನ್ನು ಮಾಡಿದ್ದಾರೆ ಮೇಲ್ಭಾಗದಲ್ಲಿ ಎಲ್ಲೋ ಕಲರ್ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ.

ಚಿತ್ರದಲ್ಲಿ ನಾವು ನೋಡುತ್ತೇವೆ ಅಚ್ಚಸಿರಾದ ದೊಡ್ಡ ದೊಡ್ಡ ಮರಗಳನ್ನು ಕಾಣುತ್ತೇವೆ ಅದರ ಕೆಳಭಾಗದಲ್ಲಿ ನಾವು ನೋಡುತ್ತೇವೆ ಇಬ್ಬರು ವ್ಯಕ್ತಿಗಳು ಹೋಗ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ವೈಟ್ ಕಲರ್ ಟೀ ಶರ್ಟ್ ಅನ್ನು ಹಾಕಿಕೊಂಡಿದ್ದಾನೆ --